ಮತ್ತು ಒಂದ್ ಎರಡು ಬೈಕ್ ನಲ್ಲಿ ಕುಂತಿದ್ದಾರೆ ಮತ್ತೊಂದು ಬೈಕ್ ನಲ್ಲಿ ಕುಂತಿದವ್ ನಡಿಸ್ಲತ್ತನ ಬೈಕು .

ಈ ಹುಡುಗ ಒಂದು ಕಾಣುತ್ತಿರುವ ಒಂದು ದುಕಾನ್ ಇದೆ.

ಮತ್ತೊಂದ್ ಅಂದ್ರೆ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಈ ಫೋಟೋ ದಲ್ಲಿ ಕಾಣುತ್ತಿರುವ ಪೆಟ್ರೋ ಪಂಪ್ ಇದೆ.

ಮತ್ತು ಗಿಡಗಳನ್ನು ಕಾಣುತ್ತಾ ಇದ್ದೇವೆ ಮತ್ತು ಕಾಣುತ್ತಾ ಇದ್ದೇವೆ.

ಈ ಪೋಟೋ ನಲ್ಲಿ ಕಾಣುತ್ತಿರುವ ಒಂದು ಆಟೋ ಇದೆ.

ಹತ್ತಿ ಕುಂತಿದ್ದಾನೆ ಒಬ್ಬ ಮತ್ತೊಂದು ಆಟೋವನ್ನು ಓಡಿಸುತ್ತಿದ್ದಾನೆ.

ಈ ಫೋಟೊ ನಲ್ಲಿ ಕಾಣುತ್ತಿರುವ ಒಂದು ಅಂಗಡಿ ಇದೆ.

ಮತ್ತೆ ಅಲ್ಲಿ ಒಂದು ಟೇಬಲ್ ಇದೆ.

ಈ ಫೋಟೋ ದಲ್ಲಿ ಮತ್ತು ಮನುಷಾರು ನಿಂತಿದ್ದಾರೆ ಮತ್ತು ಇಲ್ಲಿ ಹೂವನ್ನು ಮಾರುತ್ತಿದ್ದಾರೆ.

ಒಳಗ್ ಲೈಟಾ ಹಚ್ಚೀದ್ದಾರೆ ಬೆಳ್ಳೊಂದು ಮತ್ತು ಒಂದರ ಮೂಲಕ ಹಾದಿ ಇದೆ ಮತ್ತು ಚಿಡಿಗಳಿವೆ ಒಳಗ ಹೋಗ್ಲಾಕ --

ಈ ಚಿತ್ರದಲ್ಲಿ ಕಾಣುತ್ತಿರುವ ಒಂದು ಸ್ಟೇಜ್ ಇದೆ ಸ್ಟೇಜ್ ಮೇಲೆ ಹೋಗಿದ್ದಾರೆ ಮತ್ತು ಸ್ಟೇಜ್ ಮೇಲೆ ಎರಡು--

ಮತ್ತೆ ಇಲ್ಲಿ ಪುಗ್ಗಗಳನ್ನು ಕಾಣ್ತಾ ಇದೆ.

ಫೋಟೋ ದಲ್ಲಿ ಕಾಣುತ್ತಿರುವಂತೆ ಒಂದು ಶಾಲೆ ಇದೆ ಶಾಲೆಯಲ್ಲಿ ಗುರುಗಳು ಕುಂತಿದ್ದಾರೆ.

ಈ ಚಿತ್ರದಲ್ಲಿ ಕಾಣುತ್ತಿರುವ ಒಂದು ಮಹಲ್ ಇದೆ ಮಾಲ್ ನಲ್ಲಿ ಒಳಗ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ನಿಂತಿದ್ದಾನೆ.

ಮನೆಯ ಮುಂದೆ ಸಾಮಾನ್ಸ್ಗಳಿವೆ ಮತ್ತು ಚಪ್ಪಲನ್ನು ಬಿಟ್ಟಿದ್ದಾರೆ.

ದೂ ಫೋಟೋದಲ್ಲಿ ಮತ್ತು ಗಿಡಗಳು ಕಾಣ್ತಾ ಇದೆ.

ಮತ್ತು ಈ ಮ್ಯಾಗ ಪ್ಲೇಟಿನಲ್ಲಿ ಒಂದು ಲಿಂಬು ಕಾಣುತ್ತಿದೆ.

ಮತ್ತು ಹೊರಗೆ ಬಾ ಬೈಕ್ ಗಳು ನಿಂತಿದ್ದಾವೆ.

ದುಖಾನಿನಾ ಒಳಗೆ ಕಿರಾಣಿ ಗ ಇದೆ.

ಮತ್ತೆ ಇಲ್ಲಿ ಲೈಟ್ ಅನ್ನು ಕಾಣ್ತಾ ಇದೆ.